ಇದು ನಮ್ಮ ಮುಸಲ್ಮಾನ್ ಬಾಂಧವರ ಧಾರ್ಮಿಕ ಸ್ಥಳ ಹಾಗು ಇಲ್ಲಿ ಪ್ರತಿ ದಿನ--

ಹಾಗು ಅವರು ತಮ್ಮ ಖುಷಿಯಾಗುತ್ತಾರೆ ಇದ್ದದೆ ದಿನ ಖುಷಿಯಾಗುತ್ತಾರೆ ಖುಷಿಯಾಗಿ ಇಡಲಿ ನಿಮ್ಮ ಮಕ್ಕಳಲ್ಲಿ ನಿಮ್ಮ ತಂದೆ ತಾಯಿ ಗೂ ಖುಷಿಯಾಗಿ ಇಡಬೇಕು.